ಕೆನರಾ ಬ್ಯಾಂಕ್ ಇದೊಂದು ಸಾರ್ವಜನಿಕ ಬ್ಯಾಂಕ್ ಎಂದು ಹೇಳಬಹುದು. ಸಾರೀ ಕೆನರಾ ಬ್ಯಾಂಕ್ ಎ.ಟಿ.ಎಮ್.

ಸ್ಟೋರ್ ಇಲ್ಲಿ ಮೈಳುವಿಗೆ ಅವಶಕವಾಗಿರುವ ಅಲಂಕಾರ ವ್ಯವಸ್ತೆಗಳನ್ನು ಕಾಣಬಹುದು.

ದೇಶದಲ್ಲಿ ದೇಶಗಳಲ್ಲಿ ಅಥವಾ ರಾಜ್ಯಗಳಲ್ಲಿ ಜಿಲ್ಲೆಗಳಲ್ಲೂ ಈ ಕೈ ಗಡಿಯಾರದ ಕಂಬಗಳನ್ನು ಕಟ್ಟಡದ ಮೇಲೆ ನಿರ್ಮಿಸಿ--

ಈ ಅದಗುಗಳಲ್ಲಿ ಜನರು ನಿಂತು ಅವಶಕವಾದ ಎಲ್ಲ ಸಾಮಗ್ರಿಗಳು ವಸ್ತುಗಳು ದರೆಯುತ್ತವೆ ಉಪಾಹಾರ

ಸಮುದ್ರ ಅಥವಾ ನದಿಗಳಲ್ಲಿ ಬೋಟಿಂಗ್ ಮಾಡುವ ವ್ಯವಸ್ಥೆಯನ್ನು ನಾವು ಕಾಣಬಹುದು ಅಥವಾ ದೋಣಿಯಲ್ಲಿ ಹಡಗಿನಲ್ಲಿ ಹೋಗುವದನ್ನು ನಾವು ಕಾಣಬಹುದು .

ಇದೊಂದು ಕ್ರಿಶ್ಚಿಯನ್ ದೇವಾಲಯ ಇಲ್ಲಿ ಜನರು ಬೆಳಿಗ್ಗೆ ಮತ್ತು ಸಂಜೆಯ ವೇಳೆ ಬಂದು ದೇವರಲ್ಲಿ ತಮ್ಮ ಪ್ರಾರ್ಥನೆಗಳನ್ನು--